ನೋಡಿ ಗೆಳತಿಯರೆ ಇಲ್ಲಿ ಹೆಂಗೆ ಇದೆ ಅಂದರೆ ಆಹ್ಹ್ ಇಲ್ಲಿ ಒಂದು ಗ್ಯಾಸ್ ಅಂಗಡಿ ಇದೆ .

ಪಕ್ಕದಲ್ಲಿ ಒಂದು ನದಿಯು ಕೂಡ ಇದೆ ರೀ ಒಂದು ಗುಡ್ಡ ಇದೆ ಸೊ ನೋಡಕ್ ಎಸ್ಟ್ ಚೆನ್ನಾಗಿದೆ ಅಲ್ವಾ ಇದು ಇದೊಂದು ಜಾಗ--

ಸೊ ಇದು ಒಂದು ಇದು ಒಂದು ಗಾರ್ಡನ್ ತರ ಕಾಣಿಸ್ತಿದೆ ಸೊ ಗಿಡ ಮರ ಎಲ್ಲ ಎಸ್ಟ್ ಸುಂದರವಾಗಿ ಕೂಡ ಅದ ರೀ.

ಅದನ್ನ ಇಲ್ಲಿ ಸೈಕಲ್ ತರ ಹೀಗೆ ಹಾಕಿದ್ದಾರೆ ನೋಡಿ ಬಟ್ ಇದು ಸೈಕಲ್ಲೇ --

ಸೊ ಇಲ್ಲಿ ಬೇವಿನ ಗಿಡ ಸುಮಾರು ಇಲ್ಲಿ ಗಿಡಗಳು ಕೂಡ ಇದೆ ಹೌದ ಅಲ್ --

ಇಲ್ಲಿ ನೋಡ್ರಿ ಇಲ್ಲಿ ದೊಡ್ಡ ಪ್ರಮಾಣದ ಗಿಡಗಳು ಅದಾವ್ ನೋಡ್ರಿ.

ಇಲ್ಲಿ ಗಿಡಗಳು ಅದಾವ್ ನೋಡ್ರಿ ಅದರ ಮಗ್ಗಲದಲ್ಲಿ ಒಂದು ಒಣಗಿದ ಗಿಡ ಅದ ನೋಡ್ರಿ.

ಅವ್ಳು ಇವ್ಳು ಎಸ್ಟ್ ಚೆನ್ನಾಗ್ ಡಾನ್ಸ್ ಮಾಡ್ತಾ ಇದ್ದಾರೆ.